ನಿಮ್ಮದು ಎಲ್ಲಿ ಇರುದು ಪರೀಕ್ಷೆ?

ನಮ್ದು ಅಲ್ಲಿ ಹೋಗಿ Exam ಕೊಡಬೇಕಾಗ್ತದೆ ನಮ್ದು ಕೂಡ online ಯೇ ಇರುದು.

ಎಂತ ಗಡಿಬಿಡಿ ಮಾಡ್ಬೇಡಿ ಎಲ್ಲ ಚೆಂದ ಓದಿರ್ತೀರಿ.

ನೆನ್ಪಮಾಡ್ಕೊಂಡ್ ಚೆಂದ ಬರೀಬೇಕು ಪರೀಕ್ಷೆ.

ನಮಿಗೆ February ಹದಿಮೂರಕ್ಕೆ ನಿಮಿಗೆ?

ಒಂದ್ exam ಆಯ್ತು last time ಒಂದು attempt ಮಾಡಿದ್ದೆ ನಾನು. But ಅದ್ರಲ್ಲಿ pass ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ preparation ಸ್ವಲ್ಪ ಕಡಿಮೆಯಾಗಿತ್ತು.

ಹಾ ಹಾ. ನಮಿಗೆ ಇದ್ ಒಂದು ಬರಿದ್ರೆ ಮತ್ತೆ ನಮ್ಗೆ ಇದ್ರಲ್ಲಿ ಏನಾದ್ರು ಒಳ್ಳೆ ಅಂಕಗಳು ಬಂದ್ರೆ.

ಹಾಗೆ ಒಂದು ಪರೀಕ್ಷೆ ಬಾಕಿ ಇರುದು ನಾಕ್ ಇತ್ತು ಮೂರ್ ಆಯ್ತು ಬರ್ದು ಇನ್ನೊಂದ್ ಬಾಕಿ.

ಹ್ಮ್ ಹ್ಮ್ ಕೇವಲ ಒಂದೇ exam ಆ ಇನ್ನು ಬೇರೆ ಇಲ್ಲ.

ಇಲ್ಲ ಇಲ್ಲ ನಾಕ್ ಇತ್ತು ಅದ್ರಲ್ಲಿ ಇನ್ನು ಮೂರ್ ಬರ್ದ್ ಆಯ್ತು.

ಇನ್ನೊಂದು ಬಾಕಿ ಇರುದು February ಹದಿಮೂರಕ್ಕೆ.

ಹಾ okay passing marks ಎಷ್ಟು ನಿಮ್ಗೆ.

ಅದು passing mark ಅಂತಲ್ಲ ಅದು ಈಗ ಹೇಗೆಂತಂದ್ರೆ ನಾಕು ಪರೀಕ್ಷೆನ ಒಟ್ಟಿಗೆ ಸೇರಿಸಿ.

ಅದ್ರದ್ದು ಒಟ್ಟಾಡೆ ಒಟ್ಟಾರೆ ಶೇಕಡಾ ಎಷ್ಟು ಬರ್ತದೆ ಅಂತ ಹೇಳಿ ನೋಡುದು.

ಹಾಗೆ ಅದ್ರ ಒಟ್ಟಾರೆ ಶೇಕಡಾ ಅವ್ರು ತೆಗ್ದಾಗ ಅರವತ್ತೈದು ಶೇಕಡಕಿಂತ ಜಾಸ್ತಿ ಇರ್ಬೇಕು

ಇದ್ರೆ ನಾವ್ pass ಇಲ್ಲದಿದ್ರೆ ಪುನಾ ಬರೀಬೇಕು ಶುರುವಿಂದ

ಎಷ್ಟು ಕೂಡ ಅಂದ್ರೆ ಎಷ್ಟು ಸರ್ತಿ ಕೂಡ exam ಕೊಡ್ಬಹುದಾ ಅಥವಾ ಹೇಗೆ? ಇಲ್ಲ ಇಲ್ಲ ಇಲ್ಲ ಇಲ್ಲ ಅದು ಒಮ್ಮೆ fees ಕಟ್ಟಿದ್ರೆ ಒಮ್ಮೆ ಮಾತ್ರ ಕೊಡ್ಲಿಕ್ಕೆ.

ಹಾ ಹಾ ಅಲ್ಲ ಹಾಗೆ ಅಲ್ಲ ಈ ಸರ್ತಿ ಈ attempt ಲ್ಲಿ ಏನಾದ್ರು fail ಆದ್ರಿ ಅಂತ .

ಇನ್ನೊಂದ್ ಸರ್ತಿ ಕಟ್ಬಾದಾ exam ಉ.

ಇಲ್ಲ ಇಲ್ಲ ಆಗುದಿಲ್ಲ ಸುರುವಿಂದ ಬರೀಬೇಕು ಪುನಾ ಹಾಗೆ.

ಹಾಗೆ ಒಂದ್ನಿಮ್ಶ ಯಾರೋ ಬಂದ್ರ್ ಆಯ್ತಾ ನಾನ್ ಮತ್ತೆ phone ಮಾಡ್ತೇನೆ ಚೆಂದ ಓದಿ

ಅಲ್ಲ ಅಲ್ಲಮ್ಮ ಅಲ್ಲ ಪೃಥ್ವಿ ಎಂತ ಗೊತ್ತುಂಟಾ ನಾನು ಅಹ್ ಒಂದು college ಗೆ ಹೋಗ್ತಾ ಇದ್ದೆ ಆಯ್ತಾ, ಅದು ಎಲ್ಲಿ ಗೊತ್ತುಂಟಾ Udupi ಯಲ್ಲಿ ಭಾರಿ ಚಂದ ಉಂಟು ಮ~ ಭಾರಿ ಚಂದ ಉಂಟು ಮಾರಾಯ್ತಿ ಅಲ್ಲಿ ಎಂತಾ ಎಲ್ಲ free . ಎಂತ ಮಾಡಿದ್ರು ಬಯ್ಯುದಿಲ್ಲ ಯಾರು ಸ ಕೇಳುವವರಿಲ್ಲ ಏನಿಲ್ಲ ಪಾಠ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಪಾಠ ಮಾಡ್ತಾರೆ ಅವ್ರಷ್ಟಕ್ಕೆ ಪಾಠ ಮಾಡಿ ನಾವು ಕುತ್ಕೊಂಡು ಮಾತಾಡ್ತಾ ಇರೋದು ಎಂತಾ ಮಾಡ್ತಿರ್ಲಿಲ್ಲ ಆಮೇಲೆ ಎಂತ. ಬರೀ bunk ಮಾಡುದು ಅದೂಸ ಬೈತಾನೇ ಇರ್ಲಿಲ್ಲ ಖಾಲಿ seventy-five percent attendance ಇದ್ರೆ ಸಾಕು ಅವ್ರಿಗೆ ನಾವು bunk ಮಾಡ್ತ ಇದ್ದದ್ದು ಇಡೀ ಊರು ಸುತ್ತಿ ಬರ್ತಿದ್ವಿ ಮತ್ತೆ ಮಸ್ತ್ ಗಮ್ಮತ್ ಮಾಡ್ತಾ ಇದ್ವಿ ಮಾತ್ರ ಎಂತ. ಎಂತ ಮಾಡಿದ್ರು ಬೈತಾ ಇರ್ಲಿಲ್ಲ ಆಮೇಲೆ ಎಂತ college day time ಅಲ್ಲಿ ಅಂತು ಹೇಳುದೇ ಬೇಡ full full college ತಿರುಗ್ತಾ ಇದ್ದದ್ದು ನಾವು ಹಾಗೆ ತಿರ್ಗುದೆ ಆಯ್ತು. ಅದು program ma'am ಇದು program mam ಅಂತ ಹೇಳಿ. ಎಂತ ಮಾಡಿದ್ರುಸ ಎಂತ ಹೇಳ್ತಿರ್ಲಿಲ್ಲ ಆಯ್ತು ಹೋಗಿ ಅಂತ ಹೇಳ್ತಾ ಇದ್ರು. ಅದುಸ five days ಇರ್ತಾ ಇತ್ತು . five days ಅಂತೂ full ಸುತ್ತುತ್ತಾ ಇದ್ವಿ ನಾವು ಹೇಗೆ ಅದು ಹೇಳ್ತಾರೇ ಅಲ್ವಾ ಒಂದು free ಬಿಟ್ಟ ಕುರಿಗಳ ಹಾಗೆ ಅಂತ ಹಾಗೆ ಆಗಿತ್ತು ನಮ್ಮ college life . ಆಮೇಲೆ exam time, exam time ಅಲ್ಲಿ ಅಂತೂ library ಗೆ ಹೋಗುದು library ಗೆ ಹೋಗುದು book ತಗೋಳೋದು ಓದುದು. ಅದುಸಾ ಅವರು important ಎಲ್ಲ question ಎಲ್ಲ ಕೊಡ್ತಿದ್ರು ಅದನ್ನು ಓದುದು ಬರಿಯುದು ಅಷ್ಟೇ ಯಾರು ಸ ಕೇಳ್ತಾ ಇರ್ಲಿಲ್ಲ ಎಂತ ಎಷ್ಟು mark ಅಂತ ಅದುಸ ನಾವು ಕೆಲವೆಲ್ಲ fail ಆಗ್ತಿದ್ವಿ ಅ last ಅಲ್ಲಿ parent teachers meeting ಅಲ್ಲಿ ಎಲ್ಲ ಬೈತಾ ಇದ್ರೂ ಆಮೇಲೆ mark ಕೊಡ್ತಾ ಇದ್ರೂ. ಹೀಗೆ ಹೀಗೆ ಎಲ್ಲ ಮಾಡಿದ್ವಿ ಹಾಗೆ ಮತ್ತೆ ಎಂತ ಮತ್ತೆ last batch ಅಲ್ಲಿ ಇರುವಾಗ ಕೊರೋನಾ ಬಂದದ್ದು ನಮ್ಗೆ ಕೊರೋನಾ ಬಂದದ್ದು ನಾವೆಲ್ಲಾ ಇದು send off ಗೆ ಅಂತೆಲ್ಲ ready ಮಾಡಿ ಇಟ್ಟಿದ್ವಿ. ಕೊರೋನಾ ಬಂದು ಎಲ್ಲ ಹೋಯ್ತು ಕೊರೋನಾ ಬಂದು online class ಅಂತೆಲ್ಲಾ ಆಯ್ತು. ಅದರಲ್ಲಿಸ ಹಾಗೆ ನಾವು ಅದರಲ್ಲಿಸ ಹಾಗೆ ಅದ್ರಲ್ಲಿಸ ಹಾಗೆ ನಾವು class ಗೆ mobile ಅಲ್ಲಿ on ಮಾಡ್ತಿದ್ವಿ camera ಎಲ್ಲ off ಮಾಡಿ ಇಡಿ, ಎಲ್ಲೆಲ್ಲೋ ಹೋಗ್ತಾ ಇದ್ವಿ ಯಾರುಸ ಕೇಳ್ತಾ ಇರ್ಲಿಲ್ಲ attendance ಅಂತ ಬಂದಾಗ ನಂಗೆ friend ಬೇರೆ friends ಎಲ್ಲ missed call ಕೊಡ್ತಿದ್ರು ಅದನ್ನೇ ಇದು ಮಾಡ್ತಾ ಹಾಗೆ attendance ಹೋಗ್ತಾ ಇದ್ವಿ ದಿನಾಲು mobile ಅಲ್ಲಿ ಇರುದು, ಬರ್ತಾ ಇದ್ವಿ ಮನೆಯಲ್ಲಿ TV ಮತ್ತೆ ಬೇರೆ ಅಮ್ಮನ mobile ಅಲ್ಲೆಲ್ಲ message ಎಲ್ಲ ಮಾಡ್ತಾ ಇದ್ವಿ ಮತ್ತೆ question ಕೇಳಿದ್ರೆ ಸ ಹಾಗೆ Google ಅಲ್ಲಿ ನೋಡುದು search ಮಾಡುದು answer ಹೇಳುದು ಅಷ್ಟೇ ಮತ್ತೆ camera on ಮಾಡ್ಲಿಕ್ಕೆ ಹೇಳ್ತಿದ್ರು ಆವಾಗ ಸ ಹಾಗೆ ನಾವು reason ಎಲ್ಲ ಹೇಳ್ತಾ ಇದ್ವಿ ಆಗುದಿಲ್ಲ ma'am ಅಂತ ಎಲ್ಲ ಆಮೇಲೆ exam ಹಾಗೆ online ಅಲ್ಲಿ ಇದ್ದದ್ದು ನಾವು ಒಳ್ಳೆ ಮಾಡಿ friends ಎಲ್ಲ ಒಟ್ಟು ಮಾಡಿ ಒಂದು ಇದ್ರಲ್ಲಿ, Video call ಎಲ್ಲ ಮಾಡಿ ಎಲ್ಲ ಬರೀತಾ ಇದ್ದದ್ದು ಹೀಗೆಲ್ಲ ಗಮ್ಮತ್ ಮಾಡ್ತಾ ಇದ್ವಿ ನಾವು ಆಮೇಲೆ ಎಂತ ಇದು ಆಯ್ತ್ ಆಮೇಲೆ exam ಅಂತ ಆಯ್ತು exam ಒಮ್ಮೆ cancel ಅಂತ ಹೇಳುದು. Exam ಉಂಟಂತ ಹೇಳುದು ಹೀಗೆ ಮಾಡ್ತಾ ಇದ್ರೂ ಅವರು ಆಮೇಲೆ ಮಳೆಗೆ ರಜೆ ಅಂತ ಆಯ್ತು ಹೀಗೆ ರಜೆ ಎಲ್ಲ ಕೊಡ್ತಾ ಇದ್ರೂ ದಿನಾಲು ನಾವು ದೇವರತ್ರ ಎಲ್ಲ ಕೇಳ್ತಾ ಇದ್ವಿ exam ಬೇಡ exam ಬೇಡ ಅಂತ ಹಾಗೆ last ಕಡೆಗೆ ಒಂದು exam ಮಾಡಿದ್ರು. ಆದ್ಮೇಲೆ exam online ನಲ್ಲಿ exam ಮಾಡಿದ್ದು ಕೊನೆಗೆ offline ನಲ್ಲಿ exam ಗೆ ಹೋದದ್ದು ನಮ್ಗೆ ಎಂತ ಪಾಠ ಕೇಳಿಲ್ಲ ಎಂತದೂ ಇಲ್ಲ YouTube ನೋಡಿದ್ದು ಓದಿದ್ದು ಬರದದ್ದು exam ಎಂತ ಬರ್ದಿರೋದುಸ ಗೊತ್ತಿಲ್ಲ ನಂಗೆ.

ಆಮೇಲೆ exam ಎಲ್ಲ ಆದ್ಮೇಲೆ ನಾವು send off ಎಲ್ಲಾ ಮಾಡುದಿಲ್ವ ma'am ಅಂತ ಕೇಳಿದ್ದು ಅವರು ಕರೀತೇನೆ ಅಂತ ಹೇಳಿದ್ರು ಕರೀಲೆ ಇಲ್ಲ ನಮ್ಗೆ ಕರೀಲೆ ಇಲ್ಲ ನಮ್ಗೆ ಅವ್ರು ಕರೀಲೆ ಇಲ್ಲ. ಮಾಡಿ ಎಲ್ಲ ನಮಗೆ ಸ್ವಲ್ಪ send off ಮಾಡಲೇ ಇಲ್ಲ ಅಲಾ ಆದ್ರೆ ಎಂತ ಮಾಡುದು ಅವ್ರಿಗೆ ಸ ಎಲ್ಲ ಬಂದಿದ್ರಲ್ಲ ಹಾಗೆ ಆಯ್ತು ಆಮೇಲೆ ಇನ್ನು ಎಂತ ಮಾಡುದಂತ. ಆಮೇಲೆ ಇನ್ನು ಎಂತ ಮಾಡುದು ಅಂತ think ಮಾಡ್ತಾ ಇದ್ವಿ job ಗೆ ಹೋಗುದ ಮುಂದೆ ಕಲಿಯುದಾ ಅಂತ. ಎಂತ ಬೇಕಾದ್ರೂ ಆಗ್ಲಿ college life ಏ best .

ಎಂತಾದ್ರೂಸ ಅಲ್ಲಿರುವಷ್ಟು enjoy ಮಾಡ್ತಾ ಇದದ್ದು ಈಗ ಎಲ್ಲ ನೆನಪಾಗ್ತದೆ ಎಂತ ಮಾಡುದು.

ಹಾ ನಾವೂ ಆರಾಮ್ ನಂದು ಈಗ duty ಮುಗಿಸ್ಕೊಂಡ್ ಬರಾತೇನ್ರಿ ಈಗ.

ಮನ್ನೇ phone ತೊಗೋತೇನ್ ಅಂದಿದ್ರಲ್ರಿ ಏನಾತ್ರಿ? ಏ ಆದ್ ತೂಗೋಬೇಕಾಗೇತ್ರಿ last time Vivo ತೊಗೊಂಡಿದ್ದೇ ನಾನ್.

ಹ್ಮ್‌ ಈಗ ಆದ್ two year ಆತ್ರಿ ಎರಡ್ ವರ್ಷ್ ಆತ ಅಂದ್ರ್ ಮುಗದ್ ಹೋಯಿತ್ರಿಲಾ ಆದ್ hanging ಚಾಲೋ ಆಗಿಬಿಡ್ತಾವ್.

ಮತ್ phone change ಮಾಡಬೇಕ್ರಿ, ಮತ್ recent ಯಾವ್ದ್ launch ಮಾಡ್ತಾರ್ ನೋಡಬೇಕ್ರಿ ತೊಗೋಬೇಕಾಗೇತಿ phone ಒಂದ್. ಒಂದ್ ಸ್ವಲ್ಪ high demand ತೊಗೊಂಡಬಿಡ್ರಲಾ ಅದ್ರಾಗ. ಅದೇ ರೀ ಒಟ್ ಒಂದ್ thirty below ಒಟ್ ಸಾಕ್ .

ಹಾ ಅದನ್ ತೊಗೋಬೇಕ್ ಮಾಡೇನ್ರೀ ಯಾಕಂದ್ರ್ Vivo ನ್ use ಮಾಡೇನ್ರೀ ಈಗ್ ನಾ.

ಇನ್ ಅದನ್ನ ತೊಗೋಬೇಕಾಗೇತ್ರಿ, ನಿಮ್ದ್ ಯಾವ್ದ್ ಐತ್ರಿ ಈಗ? ನಾನ್ recent ಆಗಿ ಈಗ ಒಂದ್ ತಿಂಗಳ್ ಆಯ್ತಿತ್ರಿ Oneplus ತೊಗೊಂಡ್.

ಅದ್ twelve GB two fifty six internal ರೀ.

ಛಲೋ ಐತ್ರೀ using gaming ಎಲ್ಲಾ ತರಾ ಛಲೋ ಐತ್ರೀ.

ತೊಗೋಬೋದ್ರಿ ಆರಾಮ್ purchase ಮಾಡಬೋದ್ರಿ. ಏ ಹಂಗಾದ್ರ್ ಛಲೋ ಆತ್ ಬಿಡ್ರಿ ಇನ್ ಯಾವ್ದ್ ನಾವ್ search ಮಾಡುದ್ ಬ್ಯಾಡ್ ಇನ್, ಹೆಂಗಾದ್ರೂ ನೀವ್ use ಮಾಡಿದಿರಿ already ಮೂರ್ ನಾಲ್ಕ್ ವರ್ಷ್ ಆರಾಮ್ ಬರ್ತೇತ್ರಿ ಜಪ್ ಅನ್ನಲ್ರಿ.

ಹೌದಾನ್ರೀ ಹಂಗ್ ಮೂರ್ ನಾಲ್ಕ್ ವರ್ಷ್ ಅಂದ್ರ್ ಛಲೋ ಆತ್ ಬಿಡ್ರಿ ಯಾಕಂದ್ರ್ ಇವ್, ಇವ್ Vivo mobile ಆಗ್ಲಿ ಇವೆಲ್ಲಾ ಏನ್ರೀ ಇವ್ ಎರಡೇ ವರ್ಷ್ last ರೀ ಇವ್ ಅಷ್ಟ್. ಅಷ್ಟ್ ರೀ ತುಗೊಂಡ್ ಒಂದ್ ವರ್ಷಕ್ start ಅಕ್ಕೆತ್ರಿ hanging problem .

ಆದಾದ್ಮ್ಯಾಲೆ ಅವೆನ್ ಸರಿ ಅನ್ಸಲ್ ರೀ use ಮಾಡಾಕ irritate ಅನಿಸ್ತೇತ್ರಿ ಬಾಳ್. ಹೌದ್ ಹೌದ್ ರೀ ಇದ್ ಮೊದಲ್ ಯಾವ್ದ್ use ಮಾಡ್ತಿದ್ರೀ ನೀವ್ ಅಲ್ಲ್ಡ್ ಈಗ?

Realme ಆದ್ ಒಂದ್ ಮೂರ್ ವರ್ಷ್ ಆಗಿತ್ರೀ ತೊಗೊಂಡ hanging ಮತ್ automatic phone heat ಆಗಿ switch off ಆಗಾಕತ್ ರೀ,

ಹ್ಮ ಹ್ಮ ಏನ್ ಪಾ ಅಕ್ಷಯ್ ರೋಕ್ಕ್ ಇದ್ದವ ಅದಿ ತುಗೋತಿ, ಒಟ್ ತಿಂಗಳಿಗೊಂದ್ change ಮಾಡ್ತಿ ಹಂಗ್.

ಹಿಂಗಾತ್ ಏನ್ ನಾವು ಅದೇ ಐತೀರಿ EMI ದಾಗ ತೊಗೊಂಡೇನಿ ನಾನೂ ಅದನ್ನ. ಒಮ್ಮೆ ಎಲ್ಲಾ ದುಡ್ಡ್ ಒಮ್ಮೆ ಹೋದ್ರ್ ಹಳಾ ಬಾಳ ಅಕ್ಕೆತಾ.

ಅದಕ್ monthly monthly ಒಟ್ ನಡಿತೀತಿ. ಏ ನಾನೂ ಹಂಗ ಮಾಡತೇನ್ರೀ EMI ದಾಗ ತೊಗೋಳಾತೇನಿ ಈಗ ಅದೊಂದ್ ಛಲೋ ಆಗೇತ್ರಿ ಈಗ bad words ದುಡ್ಡ್ ಕೊಟ್ಟ ತೊಗೋಳುಕಿಂತ. ಅದೊಂದ್ ಛಲೋ ಆಗೇತ್ರಿ ಈಗ bad words ದುಡ್ಡ್ ಕೊಟ್ಟ ತೊಗೋಳುಕಿಂತ. better EMI ಮ್ಯಾಲ್ credit card offer ಹಾಕಿದೆ ಇಪ್ಪತ್ತಾರ್ ಸಾವಿರ ರೂಪಾಯಿಕ್ discount ಸಿಕ್ತ್

ಹಾ ನಾನೂ ಹಂಗ್ ಮಾಡ್ತೇನಿ ಈಗ ಅದನ್ EMI ದಾಗ್ ತೊಗೋತೇನು ಹೆಂಗ್ . offer ದಾಗ ತೊಗೊಂಡಬಿದ್ರಿ.

ಹಾ ನಡೀತೇತ್ರಿ ಸುಮ್ ನೋಡುದ್ ಬ್ಯಾಡಾ ಅದನ್ ನೋಡಿ ತುಗೊಂಡ್, ನಂದ್ ಇದ್ credit card SBI ಐತ್ರೀ . ಹಾ ಅವರ್ option ಕೊಡ್ತಾರ credit card ಅನಾಕತನ ಸ್ವಲ್ಪ ದಿನಾ.

ಈ ಸದ್ದ್ ಈಗ ಅದನ್ use ಮಾಡತೀರಿ Oneplus .

ಹಹಾಹಾ. ಏ ನಾ ಮೊದಲ Redmi use ಮಾಡತಿದ್ನಿ. ಆದೇನಛಲೋ ಬರ್ಲಿಲ್ಲ, China company , ಮತ್ Vivo ತೊಗೊಂದ್ವಿ ತೊಗೊಂಡ್ನಿ. ಅದೂ ಏನ್ ಒಂದ್ ಒಂದುವರಿ ವರ್ಷ ಆತ್ನೋಡ್ ಈಗ ಮತ್ hanging ಛಲೂ ಆಗೇತಿ.

ಆದ್ hanging ಎಲ್ಲಾ ಒಮ್ಮೆ ವಾಕರ್ಸೊಂಡೇತಿ ಅದಕ್,

Phone automatic switch off ತೋರ್ಸಾಕತ್ರ್,

ಅದಕ್ ಬ್ಯಾಡ್ ಬ್ಯಾಡ ಅಂತ EMI ಮ್ಯಾಲ್ ತುಗೊಂಡಿಬಿಟ್ಟೆ ನಾನ್.